ಅ ದೋಣಿಯ ಸುತ್ತಮುತ್ತ ಜಂಡಗಳನ್ನು ಹಚ್ಚಿದ್ದಾರೆ.

ಒಬ್ಬ ಮನುಷ್ಯ ಕುಂತಿದ್ದಾರೆ ಒಬ್ಬ ಮನುಷ್ಯ ನಿಂತಿದ್ದಾರೆ.

ಆ ದುಖಾನದ ಹೊರಗಡೆ ಒಂದು ಬೋರ್ಡು ಕೂಡ ಹಚ್ಚಿದ್ದಾರೆ.

ಅಲ್ಲಿ ಒಬ್ಬ ಮನುಷ್ಯದ ಕೈಯಲ್ಲಿ ಒಂದು ಹೆಲ್ಮೆಟ್ ಇದೆ.

ಇಲ್ಲಿ ಮೂವರು ಜನರು ಮನುಷ್ಯರು ನಿಂತಿದ್ದಾರೆ.

ಇಲ್ಲಿ ಕೂಡುವ ಸೋಫ ಸೇಟು ಕೂಡ ಇದೆ.

ಇಲ್ಲಿ ಸೂರ್ಯನ ಬೆಳಕು ಬೀಳ್ತಾ ಇದೆ.

ಇಲ್ಲಿ ಸ್ವಲ್ಪ ಜನ ಮನುಷ್ಯರು ಇದ್ದಾರೆ.

ಇಲ್ಲಿ ಒಂದು ಟೂ ವಿಲರ್ ಕೂಡ ನಿಂತಿದೆ.

ಇಲ್ಲಿ ಒಂದು ದೊಡ್ಡದಾದ ಆಫೀಸ್ ಇದೆ.

ಅದರ ಕೊನೆಯಲ್ಲಿ ಒಂದು ಪೋಸ್ಟರ್ ಅನ್ನು ಹಚ್ಚಿದ್ದಾರೆ.

ಆ ದುಕಾನ ದೊಳಗಡೆ ಫ್ಯಾನು ಕೂಡ ಇದೆ.

ಆ ಹೋಟೆಲದ ಹೊರಗಡೆ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಇಲ್ಲಿ ಒಬ್ಬಾಕಿ ಹೆಣ್ಣು ಮಗಳು ನಿಂತಿದ್ದಾಳೆ.

ಇಲ್ಲಿ ಒಂದು ದೊಡ್ಡದಾದ ಟವರ್ ಇದೆ.

ಆ ಹುಡುಗನ ಕೈಯಲ್ಲಿ ಒಂದು ಝಂಡ ಕೂಡ ಇದೆ.

ದುಖಾನದ ಒಳಗಡೆ ಒಬ್ಬ ಮನುಷ್ಯ ಕೂತಿದ್ದಾನೆ ಅಲ್ಲಿ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಅದರ ಎದುರುಗಡೆ ನಾಲ್ಕು ಜನರು ಗಂಡಸರು ನಿಂತಿದ್ದಾರೆ.